ಇಲ್ಲಿ ಬಂದು ಗಣೇಶನ ವಿಗ್ರಹವು ಇದೆ.

ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಇವೆ.

ಇಲ್ಲಿ ಒಂದು ದೊಡ್ಡದಾದ ಕಟ್ಟಡವು ಇದೆ.

ಇಲ್ಲಿ ಹಸಿರು ಬಣ್ಣದ ಮೆಣಸಿನಕಾಯಿಗಳು ಇವೆ.

ಇಲ್ಲಿ ಒಂದು ಆಟೋ ಇದೆ ಇಲ್ಲಿ ಒಂದು ಕಂಬವಿದೆ.

ಇಲ್ಲಿ ಒಂದು ಚಿಕ್ಕ ಆಟಿಕೆ ಸಾಮಾನು ಇದೆ.

ಇದು ಒಂದು ದೊಡ್ಡ ಕಮಾನನ್ನು ಹೊಂದಿದೆ.

ಇಲ್ಲಿ ಕೆಲವು ಬೆಡ್ ಗಳು ಇವೆ.

ಇಲ್ಲಿ ಒಂದು ದೊಡ್ಡದಾದ ಅಂಗಡಿಯು ಇದೆ.

ಇಲ್ಲಿ ಕೆಲವು ಮರಗಳು ಇವೆ ಇಲ್ಲಿ ಒಂದು ಸೈಕಲ್ ಇದೆ.

ಇಲ್ಲಿ ಕೆಲವು ಕಪಾಟುಗಳು ಇವೆ ಅದರಲ್ಲಿ ಕೆಲವು ಬಾಕ್ಸ್ ಗಳು ಇವೆ.

ಇಲ್ಲಿ ಒಂದು ದೊಡ್ಡದಾದ ಗಣೇಶನ ವಿಗ್ರಹವಿದೆ.

ಇಲ್ಲಿ ಒಬ್ಬ ವ್ಯಕ್ತಿಯು ಕುಳಿತುಕೊಂಡಿದ್ದಾನೆ ಇಲ್ಲಿ ಲೈಟ್ ಇದೆ.